ಶುಭವಾದ ಆಮ್ಲ ಜನಕವು ಸಹ ದೊರೆಯುತ್ತದೆ.

ಅದ್ಬುತವಾಗಿದೆ ಹಾಗು ವಧು ಮಕ್ಕಳ ಬಾವಚಿತ್ರವನ್ನು ಸಹ ಕಾಣಬಹುದು.

ಈ ದೃಶ್ಯದಲ್ಲಿ ಸುಂದರವಾದ ನೋಟವನ್ನು ಕಾಣಬಹುದು ಹಾಗೆ ವೆ ಆ--

ಈ ದ್ರಶ್ಯದಲ್ಲಿ ಒಂದು ಸುಂದರವಾದ ಹಾಗು ಪರಿಶುದ್ಧವಾದ ಉದ್ಯಾನವನವನ್ನು ಕಾಣಬಹುದು.

ಈ ದ್ರಷ್ಯದಲ್ಲಿ ಒಂದು ಸರಕಾರಿ ಶಾಲೆಯನ್ನು ಕಾಣಬಹುದು.

ಈ ದ್ರಶ್ಯದಲ್ಲಿ ಒಂದು ಉದ್ಯಾನವನವನ್ನು ಒಂದು ಕಾಣಬಹುದು.

ಮನುಷ್ಯರು ತಮ್ಮ ತಮ್ಮ ವಾಹನಗಳನ್ನು ಚಲಾಯಿಸಲು ನಿರತರಾಗಿದ್ದಾರೆ.

ಹಾಗು ಎಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಕೊಂಡಿದ್ದಾರೆ.

ಹಾಗೆ ಇಲ್ಲಿ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದಾರೆ.

ಈ ದ್ರಶ್ಯದಲ್ಲಿ ಬಸ್ ನಿಲ್ದಾಣವನ್ನು ಕಾಣುತ್ತಿದ್ದೇವೆ.

ಯಾಕೆಂದರೆ ಹಚ್ಚ ಹಸಿರಿನಿಂದ ಕೂಡಿರುವ ವಾತಾವರಣ.

ಹಲವಾರು ಮನೆಗಳನ್ನು ಸಹ ನಾವು ಸುತಲೂ ಮುತ್ತಲು ನೋಡುತ್ತಿದ್ದೇವೆ.